ಮಕ್ಕಳು ಮಕ್ಕಳು ಆಟ ಆಡ್ತಾರೆ ಮಕ್ಕಳು ಈಗ ಒಬ್ಬರಿಗೊಬ್ಬರು ಮಕ್ಕಳು ಆಟ ಆಡ್ಕೊಂಡು ಜಾರುಗುಪ್ಪೆ ಆಡ್ತಾರೆ.

ಹಾಂ ಎ ಒ ಅದು ತಾರಸಿ ಮನೆ. ತಾರಸಿ ಅಂದ್ರೆ ತಾರ್ಸಿ ಏನಿಲ್ಲ ಅಲಗೆ ಎಲ್ಲಾ ಹಾಕ್ತಿದ್ರು ಅದೇ--

ಯಾವ ಡಿಸೈನ್ ಬೇಕು ಯಾವ ಇದ್ ಬೇಕು ಅದರಿಂದ್ ಈಗ ಡಿಸೈನ್ ಗಳ ಸರಿಯಾಗಿ ಓವರ್ ಡಿಸೈನ್ ಈಗಿಂದೆಲ್ಲಾ.

ಮತ್ತೆ ಬೆಟ್ಟ ದೊಡ್ ದೊಡ್ಡ ಬೆಟ್ಟಗಳು ಗುಡ್ಡಗಳು ಮನೆಗಳು ಅಲ್ಲೆಲ್ಲ ಕಾಡಿನಲ್ಲೆಲ್ಲ ಮೇಯಿಕೊಂಡು ಬಂದು ಬಿಡ್ತವೆ ಮೇಯಿಕೊಂಡು ಬಂದ್ರೆ ಗುಡ್ಡಗಳು ಬೆಟ್ಟಗಳು ಮೇಯಿಕೊಂಡು ಬರ್ತವೆ

ಮೊದ್ಲು ಕ ಫೋಟೋ ದಾವನನ್ನು ಕರೀರಿ ಅಂತಿದ್ರು ಆಗ ದುಡ್ಡು ಕಾಸು ಕೊಡ್ತಿದ್ರು. ಈಗೇನು ಎಲ್ಲ ಒಂದು ಸಣ್ಣ ಬದುವರುರಿಗೂ ಅಷ್ಟೇನೆ ಪ ಪ ಹಿಡ್ಕೋತಾರೆ ಹಿಡ್ಕೊಂಡು ಫೋಟೋ --

ಆ ಚಿನ್ನ ಬಳೆ ನಾಗರು ಬತ್ತು ವಲೆ ಯಿಂದ ಒಂದು ಇದು ಬಳೆ ಇದು ಬಳೆ ಎಲ್ಲ ಹಾಕ್ತಾರೆ.

ಒಂದು ಬ್ಯಾಗ್ ತುಂಬಾ ಅನ್ನುವ ಬುಕ್ ತಗೊಳ್ಬೇಕು. ಬರಿ ಎಲ್_ಕೆ_ಜಿ ಗೆ ಬರ್ಬೇಕು. ಲಕ್ಷಾಂತರ ರೂಪಾಯಿ--

ಓ ಸ್ವಲ್ಪ ನಿಧಾನ ಮಾಡ್ತಾರೆ ನಿಧಾನ ಮಾಡಿದಾಗ ಪೆಟ್ರೋಲ್ ಹಾಕಲ್ಲ ನಿಧಾನ ಮಾಡಿ ನಿಂತ ನಿಂತೇ ಗಂಟೆಗಟ್ಟಲೆ ನಿಂತಿರಬೇಕು.